ಇಲ್ಲಿ ಕಾಣುತಿಯಿರುವುದು ಏನಂದರೆ ಇದೊಂದು ಕೆಎಸಆರ್ಸಿಟಿಸಿ ಬಸ್ ಸ್ಟಾಂಡ್ ಬಸ್ ಇದು ಇದರಲ್ಲಿ ಒಂದು ಶಿಮೊಗ್ಗ ಎಂಬ ಬೋರ್ಡ್ ಅನ್ನು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ನಾವು ನೋಡುತ್ತಿರುವುದೇನೆಂದರೆ ಇದು ಒಂದು ರಾಯಚೂರಿನ ಒಂದು ಚಿತ್ರಣವಾಗಿದ್ದು ಇದು ಇದರಲ್ಲಿ ಕಾಣುತ್ತಿರುವುದು ಒಂದು ದೊಡ್ಡದಾದ ಮಾಲ್ ಆಗಿದ್ದು --

ಇದರಲ್ಲಿ ನಾವು ನೋಡುತ್ತಿರುದೆಂದ್ರೆ ಇದು ಒಂದು ರಾಯಚೂರಿನ ಒಂದು ಚಿತ್ರಣವಾಗಿದ್ದು ಇದರಲ್ಲಿ ಕಾಣುತ್ತಿರುವುದು ಇದು ಒಂದು ಮ್ಮ್ ಮುಸ್ಲಿಮರ ಒಂದು ಮಸೀದಿ ಅಂತ--